ಇಲ್ಲೊಂದು ಅಲ್ಲೊಂದು ವಿಗ್ರಹ ನಿಂತಿದೆ ಆ ಕಡೆ ಈ ಕಡೆಯಲ್ಲ ತಂತಿ ಎಲ್ಲಾ ಹಾಕಿದರೆ ನೋಡಿ.

ಇದು ಗುಡ್ಡ ಪ್ರದೇಶ ಗುಡ್ಡಾದ ಮೇಲೆ ಒಂದು ದೇವಸ್ಥಾನವಿದೆ ಕೆಳಗಡೆ ಒಂದಿದೆ ಮೇಲೊಂದಿದೆ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ.

ಹೂವಿನ ಹಾರ ನಿಂಬೆ ಹಾರ ಮತ್ತೇ ದೀಪ ನೀಲಿ ಪರದೆ ಆಹ್ ಹಳದಿ ಹಾರ ಈ ತರದ--

ಅಲ್ಲಿ ಜನರು ಬಂದು ಹೋಗಲು ಮಾಡ್ತಾ ಇದ್ದಾರೆ. ಒಂದು ಪ್ರತಿಮೆ ಇದೆ ಕಂಬ ಇದೆ ಕಂಬದ ಮೇಲೆ ಹಾವಿದೆ ಅಲ್ಲಿ ಜನರು ಓಡಾಡ್ತಾ ಇದ್ದಾರೆ ನೋಡಿ.

ಇದು ಇಟ್ಟಿದ್ದಾರೆ ಚಿನ್ನ ಇದೆ ಲೈಟಿಂಗ್ ಇದೆ ಹಾರ ಇದೆ ಆ ಶಾಮಿಯಾನ ಹಾಕಿದ್ದಾರೆ ನೋಡಿ.